ಏನ್ ಗುಡ್ಡಾಗಿ ಆಡೋದು ಇಲ್ಲಿ ಫುಲ್ ಒಂಥರಾ ಹಸಿರು ಹಸಿರು ಕಾಣ್ತದ ಇಲ್ಲೆಲ್ಲಾ ಆಜು ಬಾಜು ಏನು ಮನೆಗಳೆಲ್ಲಕಣವಲದಲ್ಲ ಎಸ್ಟ್ ದೊಡ್ಡ್ ದಾದಾ ಗುಡ್ಡ ಪುರ ಹಸೀರ್ ಹಸಿರೇ ಬಹಳ ಆತು ಗಿಡಗಳು ಎಲ್ಲ.

ಬಾಳ ಟ್ರೈನ್ ಗಳು ಬರ್ತಿದ್ದವು ಪುರ ಲೋಡ್ ಪುರ ದೊಡ್ಡ್ ಕಂಪನಿ ಇತ್ ಅದು .